ಒಂದು ಪಕ್ಕದ ಕಾರ್ ಅದ್ ಇಬ್ಬರು ಮನಷ್ಯರು ಹರಾ ಸುತ್ತ ಅಪಾರ್ಟ್ಮೆಂಟ್ ಮನೆಗಳಿವ್ .

ಪರಚೆಸ್ ಮಾಡಕ್ ಬಂದರ್ ಮೂರು ಜನ ನಾಕ್ ಜನ ಮನಶರ ಹರಾ .

ಇಲ್ಲಿ ಸಿಗುತ್ತವೆ ಜೆರಾಕ್ಸ್ ಅಂಗಡಿಬಿ ಅವ್ .